ಕಟಿಂಗ್ ಶಾಪ್ ನೋಡಿದ್ರೆ ನಂಗೆಲ್ಲಾ ನನ್ ಚೈ ಅಹ್ ನನ್ ಚೈಲ್ಡ್ ಆಗಿರುವಾಗ ನಮ್ಮ ಅಪ್ಪನ ಜೊತೆ ಹೋಗಿ ಕಟಿಂಗ್ ಮಾಡ್ಸಕೊನದು ನಂಗೆ ನೆನಪಾಗುತ್ತೆ .

ಇದು ಝೋವ್ ನಲ್ಲಿ ಕ್ರೊಕೊಡೈಲ್ ಫೋಟೋ ತಗದಿದ್ದರೆ ಯಪ್ಪ ಕ್ರೊಕೊಡೈಲ್ ನೋಡಿದ್ರೆ ನನಗೆ ಭಯ ಬರತ್ತಾಯಿದೆ.

ಅದ್ ನಮ್ಮಗೆ ಶಾಪಿಂಗ್ ಮಾಡಕ್ಕೆ ತುಂಬಾ ಇಷ್ಟ ಆಗುತ್ತೆ ಮತ್ತೆ ಕಿರಾಣಿ ಅಂಗಡಿಗೆ ಹೋಗಿ ನಾವೆಲ್ಲಾ ನಮ್ಮಗೆ ಬೇಕಾಗಿರೋ ಅವೆಲ್ಲಾ ನಮ್ಮಗೆ ಇಷ್ಟ ಆಗಲ್ಲಾ ಹೀಗಿದ್ರೇನೆ ನಮ್ಮಗೆ ಶಾಪಿಂಗ್ ಮಾಡಕ್ಕೆ ಇಷ್ಟ ಆಗುತ್ತೆ .

ಅಹ್ ಸ್ಲೀಪರ್ ಕಂಪನಿದ ತೋಕೋತೀನಿ ತೊಕೋತೀನಿ .

ಫೋಟೋ ಡ್ಯಾಮ್ ಇಂದು ಎಲ್ಲಾ ತ್ಗದ್ದ ಬಟ್ ಏಡಿಟಿಂಗ್ ಮಾತ್ರ ಆಸಂ ಆಗಿದೆ.

ಒಂದು ಈ ಫೋಟೋ ಮ್ಯಾಗೆ ಏನ್ಐತಿ ಅಂತ ಹೇಳಬಹುದು ಅವ್ರ ಇಬ್ಬ್ರು ಡಿಸ್ಕಶನ್ ಮಾಡಕೊನ್ ಕುಂತರೆ .

ಆ ಬಳ್ಳಾರಿಯಲ್ಲಿ ಅವೈಲೆಬಲ ಇದೆ ನೈಟ್ ಏಟ್ ಓ ಕ್ಲಾಕ್ ಮಿನಿಟ್ ಟುವೆಲ್ಯಿಂದ ಒನ್ ಕ್ಲಾಕ್ ವರೆಗೆ ಇರತ್ತರೆ .]

ವಟ್ಟ ಎಲ್ಲಾ ರೀಡಿಂಗ್ ಮಾಡಿದಾರೆ ಕಡೆಯವರೆಲ್ಲಾ ವಟ್ಟ್ ಜನ ಎಲ್ಲಿ ಇರಬೇಕಂತ ನಮ್ಮಗೂ ಗೊತ್ತಿಲ್ಲಾ ಅವ್ರು ಟಿಫನ್ ಮಾಡಕಹೋಗಿದರೆ ಇಲ್ಲಾ ಲಂಚ್ ಮಾಡಕಹೋಗಿದರೆ .